ಅ ಆ ಚಿತ್ರದ ಬಸ್ಸಿನ ಹಿಂಭಾಗದಲ್ಲಿ ಅ ಎರಡು ಮೂರು ಮನೆಗಳು ಇದಾವೆ.

ಹನಿ ಹನಿ ಅನ್ನ ನಾವು ಆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಮೋಡ ಮಳೆ--

ಆ ಒಂದು ಐಲ್ಯಾಂಡ್ ತರ ಇದು ಕಾಣ್ತಾಯಿದೆ.

ಮತ್ತು ಕೆಲವು ನ್ಯೂಸ್ ಪೇಪ್ ಪೇಪರ್ ಗಳು ಮುಚ್ಚಿದ್ದಾವೆ.

ಈ ಚಿತ್ರದಲ್ಲಿ ಕಾಣುತ್ತಿರುವ ತರ ಪಳ ಪಳ ಅಂತ ಹೊಳೆಯುತ್ತಿರುವ ನೋಡಿದ್ರೇನೇ ಅನ್ಸುತ್ತೆ ಇದ್ಯಾವುದೋ ಮಾಲಿ ನ ಬೇಸ್ಮೆಂಟ್ ಪಾರ್ಕಿಂಗ್ ಅಂತ.

ಅದರ ಪಕ್ಕ ಒಂದು ನಿಮಗೆ ಲಿಫ್ಟ್ ಹೋಗೋದಿಕ್ಕೆ ಜಾಗ ಬೇರೆ ಇದೆ.

ಆ ಫಸ್ಟ್ ಸ್ಟೋರಿ ಸೆಕೆಂಡ್ ಸ್ಟೋರಿ ಅಂತ ಎಲ್ಲ ಬೇರೆ ಇದೆ ಆ ಗಾರ್ಡನ್ನ ಕೂಡ ಎಷ್ಟು ನೀಟಾ ಗಿ ಇಟ್ಟುಕೊಂಡಿದ್ದಾರೆ ಅಂದ್ರೆ --

ಪೆನ್ ಆಗಲಿ ಬಣ್ಣಗಳಾಗಲಿ ಮಕ್ಕಳ ಕೈಗೆ ಕೊಟ್ಟು ಅವರೇನು ಮಾಡಲಿಕ್ಕೆ ಸಾಧ್ಯ ಅಂತ ನೋಡ್ತೀವಿ ನಾವು.

ಆಫೀಸ್ ಫಂಕ್ಷನ್ ನಲ್ಲಿ ಎಷ್ಟೊಂದ್ ಜನ ಹಡಾವಡಿ--